ಹಿಂಧೂ ಧರ್ಮದಲ್ಲಿ ನಮ್ಮಲ್ಲಿ ಜಾತಿ ಭಾವನೆ ಇಲ್ಲ ಅವರಲ್ಲಿ ಯಾರೇ ಜಾತಿ ಹೋದರು ಅವರು ಸೇರಿಸಿಕೊಂಡು ಇದ್ ಮಾಡ್ತಾರೆ.

ಅಲ್ಲಿ ಮಾಲ್ ಗೆ ಹೋದಾಗ ಐನೂರರಿಂದ ಮುನ್ನೂರು ಸಾವಿರ ಎರಡು ಸಾವಿರ ಕಂಡ್ರೆ ಬಟ್ಟೆ ತರ್ತೀನಿ ನಮ ಮಕ್ಳುಗಳಿಗೆ ಊರಿಗೆ ಹೋಗಕ್ಕೆ. ಆಹ್ ತಿಂಗ್ಳು ತಿಂಗ್ಳುಗೆ ನಮ್ ಹುಡುಗ್ರು ಸೆಟರ್ಸ್ ಅವೆಲ್ಲ ತರ್ತಾರೆ. ಅಲ್ಲೇ ಮಾಲ್ ಗೆ ಹೋಗ್ ತರ್ತಾರೆ ಸಿಟಿ ಗು--

ಹುಲಿ ಇದೆ ಅಲ್ಲಿ. ನಾಗರಹಾವು ಇದೆ. ನವಿಲ್ ಇದೆ ಆಮೇಲೆ ಕಾಡು ಮೃಗಗಳಿವೆ ಇವು. ಒಂಟೇನು ಇದೆ ಅನ್ಸುತ್ತೆ. ನಾಲ್ ಕಾಡೆಮ್ಮೆ ನು ಇದೆ.

ಸರ್ ಈಗ ಮೋರಿ ಅಂತ ಮಾಡಿದ್ದೆ ಮೇನ್ ರೋಡ್ ಅಲ್ಲಿ ಬಂದಿದೆ ಇವಾಗಲು ಮಾಡಿದ್ದಾರೆ ಅದು ಅನುಕೂಲಕ್ಕೆ ಅಂತ ಮಾಡಿದ್ದಾರೆ ಅದು ಮಳೆ ಬಂದ್ರೆ ನೀರು ಹೋಗಕ್ಕೆ ಜಾಗ ಬಿಟ್ಟಿರಕಿಲ್ಲ ಅವರು.